ಇದು ಒಂದು ಹಳೆ ಕಾಲದಂತ ಒಂದು ಮಸೀದಿ ಅಂತ ಹೇಳಬಹುದು. ಅಥವಾ ಒಂದು ಶಿಲ್ಪಕಲೆ ಅಂತ ಹೇಳ್ಬಹುದು. ಇದರ ಸುತ್ತಲೂ ಒಂದು ಸಣ್ಣದಾದಂತ ಗಾರ್ಡೆನ್ ಮಾಡಿದ್ದಾರೆ.

ಇದು ಮಾಲೀಕ ರೆಡ್ಡಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಅಂತ ಹೇಳಬಹುದು .

ಇದರ ಹಿಂದೆ ಒಂದು ಮರ ಇದೆ ಅದು ಕೂಡ ಕಾಣಿಸ್ತಾ ಇದೆ ಅದು ಅಲ್ಲದೆ ಅಲ್ಲಿ ಒಬ್ಬ ವ್ಯಕ್ತಿ ಕೂಡ ಹೋಗುತ್ತಿರುವುದನ್ನು ನಾವು ನೋಡಬಹುದು.

ಇದು ಕಲ ಕಲಬುರ್ಗಿಯಲ್ಲಿರುವಂತಹ ಒಂದು ನಗರ ಕೇಂದ್ರ ಗ್ರಂಥಾ ಗ್ರಂಥಾಲಯ ಅಂತ ಹೇಳಬಹುದು ಇಲ್ಲಿ ಜನಗರು ಜನರು ಹೊರಗಡೆ ನಿಂತಿದ್ದಾರೆ ಅದು ಅಲ್ದೆ ಬೈಕ್ ಗಳು ಕೂಡ --